ಇದು ಒಂದು ಸಿನೆಮಾ ಹಾಲ್ ನ ಕೌಂಟರ್ ಆಗಿದ್ದು ಇಲ್ಲಿ ನಾವು ಎಲ್ಲ ರೀತಿಯ ಐ ಐಸ್ ಕ್ರೀಮ್ಸ್ಗಳು ಹಾಗು ತಂಪು ಪಾನೀಯಗಳು ಸಿಗುತ್ತದೆ ಎಂದು ಹೇಳಬಹುದು ಇದು ನೋಡಲು ತುಂಬಾ ದೊಡ್ಡದಾಗಿದೆ.

ಇಲ್ಲಿ ಎಲ್ಲ ರೀತಿಯ ಔಷಧಿಗಳನ್ನು ಸಂಶೋಧನೆ ಮಾಡಲಾಗುತ್ತದೆ.